ಆದಷ್ಟು ಉತಮವಾದ ಟೀ ಕೊಟ್ಟು ಜನರಲ್ಲಿ ಒಳ್ಳೆ ಪರಿವರ್ತನೆ ಮಾಡಬೇಕು ಏನೋ ಸಮಾಧಾನ ಅನ್ಸುತ್ತೆ ಟೀ ಕುಡದಾಗ ಆದಷ್ಟು ಸ್ಟ್ರೆಸ್ ಕಡಿಮೆ ಆಗುತ್ತೆ.

ಅದು ತುಂಬ ಕಡಿಮೆ ವೆಚ್ಚ ಬೀಳುತ್ತೆ. ವೈಟ್ ಬೋರ್ಡ್ ಬಂದ್ರೆ ಅದು ಸ್ವಂತಕ್ ಯೂಸ್ ಮಾಡ್ಕೊಳೋ ಅಂತದು ಅದು ತುಂಬ ಕಾಸ್ಟ್ಲಿ ಇರುತ್ತೆ ಶ್ರೀಮಂತರಿಗೆ. ಯಲ್ಲೋ ಬೋರ್ಡ್ ಬಾಡಿಗೆ ಹೊಡಿಯೋ ಅವರ್ಗೆ ತುಂಬ ಬಾರಿ ಒಳ್ಳೇದು.